ಮತ್ತೆ ಮಕ್ಕಳಿಗೆ ಬೇಕಾಗುವಂತಹ ಶಾಪ್ --

ಇದು ಹಾರ್ಮೋನಿಯಂ ಪೆಟ್ಗೆ. ಸಂಗೀತ ಕಲೆ ಅಂತ ಇದು ಮತ್ತೆ ಅಹ್ ಆ ಕಡೆ ಒಂದು ಏನೋ ಒಂದು ಇದೆ ಮತ್ತೆ ಬ್ಯಾಗಲ್ ಇಟ್ಟಿದಾರೆ.